ಹಾಗೇನೇ ಇದೂ ಕೂಡಾ ಆಹ್ ಹಡಗು ಕೂಡಾ ಕಾಣ್ತಾ ಇದೆ--

ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕಟ್ಟಡ ಕೂಡ ಆಗಿದೆ. ಜೆಲ್ಲಿ ಕಲ್ಲಿದೆ ಮರದ ಕಂಬಗಳು ಇದೆ.